ಮರಗಳಿಂದ ತುಂಬಾನೇ ಉಪಯೋಗವಾಗುತ್ತದೆ. ಮರದಿಂದ ನಮಗೆ ಉಸಿರಾಡಕ್ಕೆ ಆಕ್ಸಿಜನ್ ಸಿಗತ್ತೆ ಮತ್ತೆ ನಾವು ಹೊರಗಡೆ ಬಿಟ್ಟ ಇಂಗಾಲ ಆಕ್ಸೈಡ್ ಮರ ತಗೋಳತ್ತೆ. ಮ--

ವಿಟಮಿನ್ಸ್ ದೊರೆಯುತ್ತದೆ. ಇದರಿಂದ ನಾವು ದೈಹಿಕವಾಗಿ ಹೆಲ್ತಿ ಆಗಿ ಇರಬಹುದು. ಸೊ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಣ್ಣುಗಳು ನಮಗೆ ತುಂಬಾನೇ ಉಪಯುಕ್ತವಾಗುತ್ತವೆ. ಆದರಿಂದ ಹಣ್ಣುಗಳನ್ನು ನಾವು ಯೂಸ್ ಮಾಡಬೇಕು.